ಇದು ಒಂದು ಶಾಲೆ ಈ ಚಿತ್ರದಲ್ಲಿ ನಿಮಗೆ ಒಂದು ಶಾಲೆ ಕಾಣಬಹುದು ಈ ಶಾಲೆಯಲ್ಲಿ ತುಂಬಾ ಮಕ್ಕಳು ಓದುತ್ತಿದ್ದಾರೆ. ಇಲ್ಲಿ ಒಬ್ಬ ಮನುಷ್ಯ ನಿಂತುಕೊಂಡಿ--

ಎಲ್ಲ ನೆಂಟರು ಮತ್ತೆ ಬಂಧು ಮಿತ್ರರು ಎಲ್ಲಾರು ಕೆಳಗೆ ಕೂತಿರು ಕೂತಿರ್ತಾರೆ ಚೇರ್ ಮೇಲೆ ಅವರು ಮೇಲೆ ಕೂತುಕೊಂಡು ಎಲ್ಲರಿಗೂ ಆಶೀರ್ವಾದ ಕೊಡ್ತಾರೆ --

ಇಲ್ಲಿ ನೀವು ನೋಡಬಹುದು ಎಷ್ಟು ಸುಂದರವಾಗಿ ಕಾಣುತ್ತಿದೆ ಮನುಷ್ಯ ಎಂತ ಎಂತಹ ವಿಚಿತ್ರ ವಿಚಿತ್ರ ಹೂ ಕೆಲಸವನ್ನು ಮಾಡುತ್ತಾನೆ ನೋಡಿ.